ನರೇಗಾದಲ್ಲಿ ಐದು kilometer ವರೆಗೆ ನಡೆದುಕೊಂಡು ಕೆಲಸಕ್ಕೆ ಹೋಗ್ಲಿಕ್ಕೆ. ಆ ಮನೆಯಿಂದ ಎದ್ದವರು ಬೆಳಿಗ್ಗೆ ತಿಂಡಿ ಕೊಂಡು ಹೋಗುತ್ತೇವೆ ಅದನ್ನು ಹನ್ನೊಂದು ಗಂಟೆಗೆ ಕೆಲಸ ಮಾಡಿ ಸ್ವಲ್ಪ ಕೆಲಸ ಮಾಡಿದ ನಂತರ ಹನ್ನೊಂದು ಗಂಟೆಗೆ ಹೊತ್ತಿನಲ್ಲಿ ತಿನ್ತೇವೆ ಮತ್ತೇ ಮಧ್ಯಾಹ್ನ ಊಟ ಕೂಡಾ ಕೊಂಡು ಹೋಗ್ತೆವೆ.

ಮತ್ತೆ ನಾವು ಸಾಯಂಕಾಲ ಐದು ಗಂಟೆಗೆ ಮನೆಗೆ ವಾಪಸ್ಸು ಬರ್ತೇವೆ. ಹೀಗೆ ನರೇಗದ ಕೆಲಸ. ಇದೆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಕೂಡಾ ನಾವು ಹೋಗಿ ಮಾಡಿ ಬ~ ಬಂದಿದ್ದೆ ಬಂದಿದ್ದೇವೆ ಒಂದು ಎರಡು ತಿಂಗಳ ಕೆಲಸ ಆಗಿದೆ.

ಇನ್ನು ಒಂದು ಒಂದು ತಿಂಗಳ ಕೆಲಸ ಬಾಕಿ ಉಂಟು ಈ ವರ್ಷದ್ದು ಅದು ಯಾವಾಗ ಹೇಳ್ತಾರಂತ ಗೊತ್ತಿಲ್ಲ ಅವ್ರು ಯಾವಾಗ ಕೆಲಸ ಮಾಡಿ ಅಂತ ಹೇಳ್ತಾರೆ ಆವಾಗ ನಾವು ಹೋಗ್ತಿವಿ. ಎಲ್ಲಾ ಒಬ್ಬರು ಒಂದು ನಮ್ಮ ನಮ್ಮ ಒಟ್ಟಿಗೆ ಇದ್ದ ನಮ್ಮ ಗುಂಪಿನ ಒಂದು member ಇಗೆ phone ಮಾಡಿ ಹೇಳ್ತಾರೆ. ಗ್ರಾಮ ಪಂಚಾಯತಿನಲ್ಲಿ ಆಮೇಲೆ ಅವರ್ ಎಲ್ಲರಿಗೂ ಒಬ್ಬೊಬ್ಬರಿಗೆ phone number ಎಲ್ಲ ಅವರು ಇಸ್ಕೊಂಡಿದ್ದಾರೆ. Phone ಮಾಡಿ ಎಲ್ಲರಿಗೂ ಇಂತ ದಿವಸ ಕೆಲಸಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ನಾವೆಲ್ಲಾ ಹೋಗುವ ಅಂತ phone ಮಾಡಿ ಹೇಳ್ತಾರೆ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋಗ್ತಿವಿ.

ಈಗ ನರೇಗದ ಕೆಲಸ ಇನ್ನು ಯಾವಾಗ ಅಂತ ನೋಡ್ಬೇಕು.

ಬಾರಿ ಅಪ್ರೂಪ. ನೋಡ್ಲಿಕ್ಕೂ ಇಲ್ಲ, ಒಂದು phone ನೂ ಇಲ್ಲ. ಹೌದ್ ಮಾರ್ರೇ ಇಲ್ಲಿ ಸಿಕ್ಕಾಪಟ್ಟೆ ಮಳೇ.

ಹಾ ಇಲ್ಲಿ ಕೂಡ ಮಳೇ ಬರ್ತಾ ಉಂಟು ಬೆಳಿಗಿಂದ.

ಹೌದಾ ಅಹ್ ಎಂತ ದೋಸೆ special ? ನೀ, special ನಮ್ದು ಮಳೆಗಾಲದ್ದು special ನೀರು ದೋಸೆ. ಹೌದಾ ಅದೇ ಅದೇ ಮಾಡಿದಾರೆ ಇವತ್ತು.

ಆ ಚಟ್ನಿ ಕೂಡ ಖಾರ ಖಾರ ಇದ್ರೆ ಒಳ್ಳೆ ಆಗ್ತದೆ. ಹೌದೌದು. ಮಳೆಗಾಲದಲ್ಲಿ ಅದೇ ಅಲ್ಲ ನಮ್ಗೆ ನಮ್ಮ ಊರಿನವ್ರಿಗೆಲ್ಲ ಅದೇ ಬೇಕಲ್ಲಾ? ಹೌದ್ ಹೌದು. ಅಂದ್ರೆ ಈ ಮಳೆಗಾಲಕ್ಕೇ ಹೊರಗೆ ಹೋಗುದಂದ್ರೆ, ಉದಾಸಿನ ಶುರು ಆಗ್ತದೆ. ಹೌದ್ ಹೌದ್ ಹೌದ್ ovelap ಆಗ್ತದೆ. ಹೌದು. ಉದಾಸಿನ ಮಾಡಿ ಮನೆಯಲ್ಲಿ ಕುತ್ಕೊಳ್ಳುವ ಹಾಗೆಯೇ ಇಲ್ಲ.

ಹ್ಮ್ ಈ ಕಡೆ ಅಲ್ಲೀ ಕೆಲಸದ urgent .

ಅಹ್ ಕೆಲ್ಸಾ ನಡಿತಾ ಉಂಟು ವಿಘ್ನೇಶ್ . ಅದೇ ನಮ್ದು electrical ಮತ್ತೇ plumbing ಕೆಲ್ಸ ಅಲ್ವಾ, ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ದು ಜಾಸ್ತಿ ಆಗಿ ಕೆಲ್ಸ ಹೊರಗಡೆ ಇರುದು. ಹೌದಲ್ಲಾ. balance ಮಾಡಬೇಕಾಗ್ತದೆ. ಹೌದೌದು ಅದೇ ಹೇಗಾದ್ರು ಕೂಡ ಮಾಡ್ಲೇಬೇಕ್ ಆಗ್ತದೆ.

ಅದೆ, ಒಂದು ಬದಿಯಲ್ಲಿ ಬೆಳಿಗ್ಗೆ ಹೋಗ್ವಾಗ ಕೂಡಾ ಮಳೆ ಇರ್ತದೆ.

ಕೆಲ್ಸ ಈ ಎಲ್ಲಾ, ಆ ಬ ಬ ಇದೂ, ಕೆಲ್ಸದ್ದೂ ವಸ್ತುಗಳನ್ನೆಲ್ಲಾ ತೊಗೊಂಡ್ ಹೋಗುವಾಗ ಒಂದು ಬದಿ ಅದು full ಇದ್ ಆಗಿರ್ತದೆ, ಒದ್ದೆ ಆಗಿರ್ತದೆ, ಕೆಲ್ಸ ಮಡಿಲಿಕ್ಕೂ ಕಷ್ಟ ಅದ್ರಲ್ಲಿ.

ನಮ್ದೂ ಎಂತ ಹೇಳುದ್ ಮಾರ್ರೇ, ಇದೆ ಇದೆ ಪರಿಸ್ಥಿತಿ.

ಯಾವ function ಗೆ ಹೋಗುವಾಗುಸ ಇಲ್ಲ ಸರ್ಯಾಗಿ, office ಗೂ ಸರ್ಯಾಗ್ ಹೋಗ್ಲಿಕ್ಕಾಗುದಿಲ್ಲ ಎಲ್ಲಾ.

ಕೆಲೋವೊಮ್ಮೆ late ಆಗ್ತದೆ ರೀ ಈಗ ಮಳೆ ಎಲ್ಲ ಬರುವಾಗ ಸಿಕ್ಕಾಪಟ್ಟೆ. ಹೌದು. ನಾವ್ ಅಂದ್ರೇ, ಸ್ವಲ್ಪ ಬೇಗ ಹೊರಡ್ಲಿಕ್ಕೂ ಆಗುದಿಲ್ಲ ಈ ಮಳೆ ಮಳೆ ಅವಾಂತರದಲ್ಲಿ. ಹೌದ್ road ಸ ಸರಿ ಇಲ್ಲಲ್ಲ ನಮ್ಮ ಈ side ಈ side ಅಲ್ಲೆಲ್ಲ.

ಅದು ಮಳೆ ಬಂದೂ, ಮೊನ್ನೆ ಅಲ್ಲೀ ಒಂದ್ ಸ್ವಲ್ಪಾ ಆ ಗುಡ್ಡ ಜರ್ದು ಇದು ಆ problem ಆಗಿದೆ.

ಹಾಗೆ. ಅದುಸ ಅದ್ ಆದ. ನಂತ್ರ. ಈಗ ಸ್ವಲ್ಪ. ಆ ಸ್ವಲ್ಪ ಜಾಗ್ರತೆ ಅಲ್ ಹೋಗುದು ನಾವು, ಮತ್ತೆ car ಅಲ್ಲ್ ಎಲ್ಲಾ ಹೋಗುದ್ ನಾವು.

ಆ ಮಳೆ ಜಾಸ್ತಿ ಇರುವಾಗ. bike ಅಲ್ ಎಲ್ಲ ಹೋಗುದ್ ಕಷ್ಟ ಆಗ್ತದಲ್ಲಾ. ಹಾ ಹೌದು ಹೌದು ಹೌದು ಅದೇ ಮಳೆಗೆ ಹೋಗ್ವ ಎಂತ ಒಂದು ಒಳ್ಳೆ ಬಟ್ಟೆ ಹಾಕಿಕೊಂಡು ಹೋಗವಾಗ್ ಕೂಡ ಎಲ್ಲ ಒಂದು ಮದ್ವೆಗ್ ಹೋಗುವ ಅಂತ ಅಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಾವ್ ಪುನ ಮನೆಗೆ ಬರ್ಬೇಕ್. ಕೆಸರಿರ್ತದೆ ಬಟ್ಟೆಯಲ್ಲಿ. ಹೌದ್ರೀ, ಈ ಮಕ್ಳನ್ನೆಲ್ಲಾ ಕರ್ಕೊಂಡ್ ಹೋಗುದು ಹೇಗೆ ನಾವೂ?

ಅದೇ ಮ ಮತ್ತೊಂದು ಈ ಮಳೆ ಬೇಡಂತ ಹೇಳಿಕ್ಕೆ ಕೂಡ ಆಗುದಿಲ್ಲಲ್ಲ ವಿಘ್ನೇಶ್, ಮಳೆ ಬೇಕೆ. ಮಳೆ ಬೇಕೆ, ನಮ್ಮ ನಮ್ಮ ಕೃಷಿಕರಿಗೆ ಎಲ್ಲ ಮಳೆ ಬೇಕೆ.

ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬಂದ್ರೆ, ನಮ್ಮ ಬೇಸಿಗೆ ಅಲ್ಲಿ ಕೊನೆವರೆಗೂಸ ನೀರಿರ್ತದೆ ಅಪ್ಪಾ. ನೀರಿರ್ತದೆ ಇಲ್ಲದ್ರೆ ನಮ್ಗೂ ಕೂಡ ಇಲ್ಲೀ ಬರ~ ಬರಗಾಲದ್ದೂ. ಆ ಎದುರಿದ್~ ಎದುರಿಸ್ಬೇಕಾಗ್ತದೆ ನಮ್ಗೆ.

ಅದೆ ಮತ್ತೆ ಮಳೆಗಾಲ್ದಲೀಗ ಮಕ್ಕಳಿಗೆ ನೆಗಡಿ, ಶೀತ, ಜ್ವರ ಎಲ್ಲ ಇರ್ತದಲ್ಲ, ಅದೂ ಕೂಡ ಒಂದೂ ದೊಡ್ಡ ಸಮಸ್ಯೆ ಆಗ್ತದೆ. ಹೌದ್ರೀ, ನಮ್ಗೆ ಅದು ಸಮಸ್ಯೆ ಇನ್ನೊಂದು. ಸಣ್ಣ್ ಸಣ್ಣ ಮಕ್ಳ್ ಮನೇಲಿರೋರ್ಗೆಲ್ಲ.

ಅದು ಎಂತರಿಂದ ಅದು ಅಂತ ಮೊದ್ಲೇ ಹೇಳಿಕ್ಕೆ ಆಗುದಿಲ್ಲಾ.

ಆ ಈ ಮಳೆ ಶೀತವಾ ಅಥ್ವಾ ಈ ಬೇರೆ Covid ಅದೂ ಇದೂ ಅಂತ ಸಿಕ್ಕಾಪಟ್ಟೆ ಇದೆ ಅಲ್ಲಾ. ಅದೊಂದು ಬಂದು ಜನರನ್ನೆಲ್ಲ ಮಾಡಿ ಇಟ್ಟಿದೆ ಅದು ಅಲ್ಲಾ. ಹೌದೌದು ಯಾವ್ದ್ರಿಂದ, ಎಂತ ಅಂತಾನೆ ಗೊತ್ತಾಗುದಿಲ್ಲ ಮತ್ತೆ.

ಮತ್ತೆ ಈಗ ದೊಡ್ಡವರಿಗಾದ್ರೆ, ನಮ್ಗೆ ಹಾಗೆ ಆಗ್ತದೇ ಶೀತ, ಕೆಮ್ಮ್ ಎಂತ ಹೇಳಿಕ್ಕಾಗ್ತದೆ, ತಲೆ ನೋವಾಗ್ತದೆ ಅಂತ. ಅದೆಲ್ಲ ಹೇಳಿಕ್ಕೆ ಬರುದಿಲ್ಲಲ್ಲ sir . ಹೇಳಿಕ್ಕು ಬರುದಿಲ್ಲ, ಗೊತ್ತಾಗುದಿಲ್ಲ. ಅವ್ರಿಗೆ ಎಲ್ಲರೊಟ್ಟಿಗಿರ್ತಾರೆ ಮತ್ತೆ.

ಅಲ್ಲಾ ಎಲ್ಲರಿಗೂ ಮತ್ತೆ ಅಲ್ಲಿಂದಲೇ ಬರ್ತದೆ . ಅದೆ ಈಗಾ, ಅದೆ ಮನೆಲ್ಲಿ ಒಬ್ಬ್ರಿಗೆ ಬಂದ್ರೆ ಜ್ವರ.

ಮತ್ತೆ ಮನೆ ಅಲ್ಲಿ ಇರುವವ್ರಿಗೆಲ್ಲರಿಗೆ ಕೂಡ ಅದೂ ಹರಡ್ತದೆ.

ಅದೆ ನಮ್ಗೆ ಇಲ್ಲೀ ಒಂದು ಆ ಆಸ್ಪತ್ರೆಗೆ ಹೋಗ್ಲಿಕ್ಕ್ ಕೂಡ ನಮ್ಗೆ ಇಲ್ಲೀ ಕಷ್ಟ ಅಂದ್ರೆ ಹಾ ಹೌದೂ, ದೂರ ಉಂಟು ನಮ್ಗೆ. ಅದೆ ಈ ಮಳೆಗೆಲ್ಲ ಹೊರಗೆ ಕರ್ಕೊಂಡ್ ಹೋಗುದಂದ್ರೆ ಕೂಡಾ ತಲೆ ಬಿಸಿ ಆಗ್ತಾ ಉಂಟು.

ಮತ್ತೇ, ನೀವೂ ಎಂತ ಮಾಡ್ಕೊಂಡಿದೀರಿ ಬೇರೆ? ನಮ್ದು ಇದೆ plumbing work ಅದೇ ಮಳೆ ಜೊತೆ ನಾವು ಆಟ ಆಡ್ಬೇಕು ಆಗ್ತದೆ, ನಮ್ಮ ನಮ್ಮ ಕೆಲ್ಸದಲ್ಲಿ.

ಕೃಷಿ ಕೃಷಿ ಕೂಡ ಉಂಟು ನಮ್ದು.

ಕೃಷಿದು ಕೆಲ್ಸ ಕೂಡ ಮನೆ ಅಲ್ಲೇ ನೋಡ್ಕೊಳ್ತಿದ್ದಾರೆ, ಅಣ್ಣನವರೆಲ್ಲ ನೋಡ್ತಾರೆ.

ಅದು ನೀವೂ, ಮಳೆಗಾಲದ starting ಅಲ್ಲಿ ನೀವು ಶುರು ಮಾಡ್ಬೇಕಲ್ಲಾ ಭತ್ತ ಎಲ್ಲ. ಹೌದೌದು, ಶುರು ಮಾಡ್ಬೇಕು. ಹೌದು ಹೌದು.

ಹೌದು ಆ ವಿಘ್ನೇಶ್ ಒಂದು call ಬರ್ತಾ ಇದೆ ನಂಗೆ. ಸಿಗುವ ಆಯ್ತಾ, ಇನ್ನೊಮ್ಮೆ call ಮಾಡ್ತೇನ್ ನಾನು.

Hey ನಿಶಾ ನಾನ್ ಮೊನ್ನೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆಯಾ. ಎ ಆ ಹೋಗುವಾಗ್ಲೇ ನಂಗೆ ಆ ಒಳಗೆ ಹೋಗ್ಲಿಕ್ಕೆ ಆ ticket ಮಾಡ್ಲಿಕ್ಕೆ ಇತ್ತು. ಆಮೇಲೆ ನಾವು ಒಂದು ಹತ್ತು ಜನ ಇದ್ವಿ, ticket ಮಾಡಿ ಒಳಗೆ ಹೋದ್ವಿ ಒಳಗೆ ಹೋಗುವಾಗ. ಬಗೆ ಬಗೆಯ ಪ್ರಾಣಿಗಳು, ಪಕ್ಷಿಗಳು, ಹಾಗೆ ತುಂಬ ರೀತಿಯ ಪ್ರಾಣಿ, ಪಕ್ಷಿ, ಜಲಚರಗಳು ತುಂಬ ಇತ್ತು, ಆಗ ನಾವು ಒಳಗೆ ಹೋಗ್ತಾ ಇದ್ದ ಹಾಗೆವೆ ನಮ್ಮ ಈ ಭಾರತ ದೇಶದಲ್ಲಿ, ಇರುವ ಪ್ರಾಣಿಗಳಿಗಿಂತಲೂ ಬೇರೆ ಆ. ದೇಶದಿಂದ, ಹಾಗೆ ಬೇರೆ ರಾಜ್ಯದಲ್ಲಿರುವ ಹಾಗೆಲ್ಲಾ ತುಂಬ ಹಲವು ರೀತಿ ಪ್ರಾಣಿಗಳು ಕೂಡ ಇದ್ದವು, ಇತ್ತು. ಆ ನಮ್ಗೆ ಬೇರೆ ಬೇರೆ ರೀತಿಯ ಆ ಮಂಗಗಳು ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ. ಆ ಚಿರತೆಗಳು ಎಲ್ಲಾ ನೋಡಿದ್ವಿ ಹಾಗೆ, ನಾವು ಮತ್ತೆ ಮತ್ತೆ ಅದು ಆ ಮೀನು ಸಂಗು~ ಮೀನುಗಳು ಕೂಡ ಇದ್ವು. ಆ ಮೀನುಯೆಲ್ಲಾ ಚಂದ ಚಂದ ಇತ್ತು ಆ ನಾವು ಹೊ~ ಹೋದೆವು ಮತ್ತೇ ಆ ಅಲ್ಲಿ. ಹೋಗ್ ಹೊ~ ಹೋದಾದ್ಮೇಲೆ ನಮ್ಗೆ ಪ್ರಾಣಿಗಳ ಬಗ್ಗೆ ಹೇಳ್ಲಿಕ್ಕೆ ಅಂತಸ ಒಬ್ರು ಇದ್ರು. ಅವರು ಆ ಪ್ರಾಣಿಗಳು ಎಲ್ಲಿಂದ ನಾವು ಕ~ ತಕೊಂಡು ಬಂದದ್ದು ಅವರು ಹೇಗೆ ಅದನ್ನು ರಕ್ಷಿಸಿ ಕರ್ಕೊಂಡು ಬಂದ್ರು ಆ ಯಾ~ ಅದು ಮೊದ್ಲು ಅದರ ಬಗ್ಗೆ. ಅದ್ರ ಚರಿತ್ರೆಯನ್ನೆಲ್ಲ ಹೇಳಿದ್ರು. ನಮಗೆ ಆ ಮತ್ತೇ ಆ ಎಲ್ಲಾ ಪ್ರಾಣಿಗಳಿಗೆ ಹಾಕುವ ಆ ತಿಂ~ ತಿಂಡಿ ಆಗಿರ್ಬೋದು ಅದ್ರಾ ದಿನ~ ದಿನಚರಿ ಹೇಗಿರ್ತದೆ ಅದು ಹೇಗೆ. ಯಾವ ರೀತಿಯ ಪ್ರಾಣಿ, ಆ ಅದ್ರ ಬಗ್ಗೆ ಎಲ್ಲಾ ಹೇಳಿದ್ರು. ಹಾಗೇಯಾ ಆ ಆ ಅದಕ್ಕೆ ಇರುವ ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ರು, ಆಮೇಲೆ ನಮ್ಗೆ ಅದ್ರ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಟ್ರು ಆಗ ನಮ್ಗೆ ಅಲ್ಲಿ ಆ ಆಮೇಲೆ ನಮ್ಗೆ. ಆ ಪ್ರಾಣಿಗಳ ಸಂಗ್ರಹಾಲಯ ಬಿಟ್ಟು, ಅಲ್ಲಿ.

ಬೇರೆ ರೀತಿಯ ನಮ್ಮಾ ವಿಜ್ಞಾನದ ಆ ಕೆಲವು ಮಾಹಿತಿಯನ್ನು ಕೂಡ ನೀಡಿದ್ರು. ಅದೇ ನಮ್ಗೆ ಆ ಆಕಾಶದಲ್ಲಿರುವ ನಕ್ಷತ್ರಗಳಾಗಿರ್ಬೋದು. ಅದ್ರ ಬ~ ಆ ನಕ್ಷತ್ರಗಳು ಹಾಗೆ ಗ್ರಹಗಳ ಬಗ್ಗೆ ಅದ್ರ ಬಗ್ಗೆಯೂ ಮಾಹಿತಿ ಕೊಟ್ರು. ಆ ನಾವು ಪ್ರಾಣಿಸಂಗ್ರಹಾಲಯಂದ ಕೂಡ್ಲೇ ಅಲ್ಲಿ ಕ~ ಕೇವಲ ಪ್ರಾಣಿಗಳ ಬಗ್ಗೆ ಮಾತ್ರ ಅಲ್ಲ ಅಲ್ಲಿ ನಮ್ಗೆ ಇದ್ರ ಬಗ್ಗೆ ಸಹ ಅಲ್ಲಿ ಮಾಹಿತಿ ನಮ್ಗೆ ಕೊಟ್ಟಿದ್ರು ಅಲ್ಲಿ ಆ ಪ್ರಾಣಿಗಳ. ಸಂಗ್ರಹಾಲಯದಲ್ಲಿ ಹಾಗೆ ನಮ್ಗೆ ಅಲ್ಲಿ ಆ ತುಂಬಾ ಆ ಗಮ್ಮತ್ ಮಾಡಿದ್ವಿ ನಾವು ಅಲ್ಲಿ ಹೋಗಿರುವಾಗ. ಹಾಗೆ ಅಲ್ಲಿ, ಆ ಅಲ್ಲಿ ನಮ್ಗೆ ಆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅಲ್ಲಿಯೇ ಆಗಿತ್ತು ಹಾಗೆ ಅಲ್ಲೆ ಒಳಗೆ ಮತ್ತೆ ಆ. ಪ್ರಾಣಿಗಳು ಆ ನಮ್ಮ ಹತ್ರಸ ಬರ್ತಿತ್ತು ಕೆ~ ಕೆಲವು ಮತ್ತು ಆ ಅವುಗಳು ಆಟ ಆಡ್ತಾ ಇದ್ವು. ಮ~ ಮಂಗಗಳೆಲ್ಲ ಆಟ ಆಡ್ತಾ ಇತ್ತು, ಹಾಗೆ ಆ ಮತ್ತೇ ಆ ಮೀನುಗಳೆಲ್ಲಾ ತುಂಬಾ ಆ ಬಣ್ಣ ಬಣ್ಣದ ಮೀನುಗಳು ಇದ್ವು ಮತ್ತೇ ಹಾವುಗಳು. ತುಂಬಾ ರೀತಿಯ ಹಾವುಗಳು ಕೆಲವೋ~ ಕೆಲವೊಂದು ತುಂಬಾ ದೊಡ್ಡ ದೊಡ್ಡ ಹಾವುಗಳು ಇದ್ವು ಅದನ್ನು ನೋಡುವಾಗ ನಮಗೆ ಭಯ ಆಗತಿತ್ತು. ತುಂಬಾ ಆ ತುಂಬ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆ ದೇಶದ ಹಾವುಗಳು ಇದ್ವು. ಆ ಅದರ ಹೆಸರೇ ಎಲ್ಲ ನನ್ಗೆ ನೆನಪಾಗುದಿಲ್ಲ ಯಾಕಂದ್ರೆ ಅಷ್ಟು. ಬಗೆ ಬಗೆಯ ಹಾವುಗಳು ಇದ್ವು ಅದನ್ನು ನೋಡ್ಲಿಕ್ಕೂ ಸಹ ತುಂಬಾ ದೊಡ್ಡ ದೊಡ್ಡದು, ಭಯ ಆಗ್ತದೆ ಅದನ್ನ್ ನೋಡುವಾಗ್ಲೇ. ಆ ಈ ದೇಶದಲ್ಲದೇ ಬೇರೆ ದೇಶದ ಹಾವುಗಳು ಕೂಡ ಇದ್ದವು ಮತ್ತೇ ಅಲ್ಲಿ ನಮ್ಗೆ.

ಆ ಹಾವುಗಳು ಅನ್ನು ಒಂದು ಆ ಗಾಜಿನ ಡಬ್ಬಿಯೊಳಗೆ ಇ~ ಇಟ್ಟಿದ್ರು ಅದ್ರ ಒಳಗಡೆಯಿಂದ ನೋಡುವಾಗವೆ ನಮ್ಗೆ ಭಯ ಆಗ್ತಿತ್ತು ಆ ಮತ್ತೆ ಇದು ಆ ಮೀನಿಗೆ ಮೀನಿನ ಬಗ್ಗೆಸ ಎಲ್ಲ ಹೇಳಿದ್ರು. ಆ ಬೇರೆ ಬೇರೆ ರೀತಿಯ ಮೀನು ಹಾಗೆ ಮತ್ತೇ ನಮ್ಗೆ, ಆ ಅಲ್ಲೇಸ ಮನುಷ್ಯರ ಆ ಮನುಷ್ಯ ಆ ಮೂಳೆಗಳ ಬಗ್ಗೆ ಆಗಿರ್ಬೋದು ಎಲ್ಲಾದ್ರ ಬಗ್ಗೆ ಅಲ್ಲಿ ಮಾಹಿತಿಸ ಕೊಟ್ರು ಅಂದ್ರೆ ಆ ಕಾ~. ಕೇವಲ ಪ್ರಾಣಿಸಂಗ್ರಹಾಲಯ ಅಂದ ಕೂಡ್ಲೇ ಖಾಲಿ ಅದೇ ಇರುದಿಲ್ಲಾ ನಮ್ಮ ಇದು ಬೇರೆಸ ಎಲ್ಲ ವಿಜ್ಞಾನದ ಬಗ್ಗೆ ಆ ಎಲ್ಲಾ ಇತ್ತು ಅಲ್ಲಿ ಮಾಹಿತಿ ಕೊಟ್ಟಿದ್ರು. ಅದೇ ನಮ್ಗೆ ಅಲ್ಲಿ ತುಂಬಾ ಬೆಳ್ಳಿಗ್ಗೆಯಿಂದ ಸಂಜೆಯವರೆಗೆ ತುಂಬಾ ಖುಷಿಯಿಂದ ನಾವ್ ಅಲ್ಲಿ ಇದ್ವಿ. ಹಾಗೆ ನಮ್ಮ ಆ ನಾವು ಅಲ್ಲೇ ಆ ಮಧ್ಯಾಹ್ನದ ಊಟ ಆಗಿರ್ಬೋದು ಎಲ್ಲ ಅಲ್ಲೇ ಇತ್ತು ನಮ್ಗೆ ಅದೇ ಮತ್ತೇ ನಾವು ಮಧ್ಯಾಹ್ನ ನಂತರ ಪುನ ಅಲ್ಲೇ.

ಬೇರೆ ಬೇರೆ ರೀತಿಯ ಆ ಪ್ರಾಣಿ ಹಾಗೆ ಗುಹೆಗಳ ಒಳಗೆಸ ಎಲ್ಲಾ ಹೋಗ್ಲಿಕ್ಕೆ ಇತ್ತು ಗುಹೆಯ ಒಳಗೆಸ ಆ ಕೆಲವ್ ರೀತಿಯ ಪ್ರಾಣಿಗಳನ್ನು ಒಳಗೆ ಇ~ ಇಟ್ಟಿದ್ರು ಆ ಅಲ್ಲಿಸ ಬೇರೆ ರೀತಿಯ ಪ್ರಾಣಿಗಳು, ಬೇರೆ ಬೇರೆ ದೇಶದ ಪ್ರಾಣಿಗಳೆಲ್ಲ ಇತ್ತು.

ನನ್ನ ಹೆಸರು ವೀಣಾ ಅಂತ ಹೇಳ್ರಿ. ನಾನ ಮಾತಾಡಾಕತ್ತಿರೋದ ಈಗ ಕೃಷಿ ಬಗ್ಗೆ ಮಾತಾಡ್ತೇನ್ರೀ. ಕೃಷಿ ಅಂದ್ರ ಬೇಸಾಯರಿ ವ್ಯವಸಾಯ. ನಮ್ಮ ಮನಿಯವರ ಅದು ಮಾಡ್ತಾರಿ ಈಗ ಕೃಷಿ ಬೇಸಾಯನ ಮಾಡ್ತಾರ ನಮ್ಮ ಮನ್ಯಾಗ. ನಮ್ಮ ಮನ್ಯಾಗ ಇದ್ದಾವ್ರ ರೈತರ ಇದ್ದಾರಿ. ಅದರ ಬಗ್ಗೆ ನಂಗೆ ಹೇಳಾಕ ಇಷ್ಟಾ ಪಡ್ತೇನ್ರೀ ನಾನೆ. ರೈತ್ರ ಅಂದ್ರೆ ಯಾ ತರಾರಿ ರೈತರಂದ್ರೆ ಹೊಲನ ಅವ್ರು ಸ್ವಂತ ತಾಯಿ ತರಾ ನೋಡ್ಕೊಂಡಿರ್ತಾರಿ ಹೊಲ ಅಂದ್ರೆ. ಹೊಲ ಅಂದ್ರೆ ಅದ್ರಾಗ ಅವ್ರ ಜೀವನಾ ಇರ್ತೆತ್ರಿ. ಹಂಗ ನೋಡ್ಕೊಂಡಿರ್ತಾರಿ ರೈತರ ಅಂದ್ರ agriculture ಏನ ಅಂದ್ರ ಕೃಷಿ ಅಂದ್ರ ಹಂಗ ಮಾಡ್ತಾರಿ. ಕೃಷಿ ಅಂದ್ರ ಹೆಂಗ್ರಿ ಈಗ ಮಳೆಗಾಲ ಬರೋ time ನ್ಯಾಗ ಏನ ಮಾಡ್ತಾರ ಭೂಮಿ ನೇಯ್ದ. ಈಗ ನೋಡ್ರಿ ಬ್ಯಾಸ್ಗಿ ಬರೋ time ಬಂತ್ರಿ. ಈಗೆಲ್ಲಾ ಬಿತ್ತುವಂತ ಬೆಳೆಯನ್ನೆಲ್ಲಾ ತಗೋ~ ತೆಗದ ಅದನ್ನ. ವಕ್ಕಲಿಗಿ ಮಾಡಿ ಹೊಲನೆಲ್ಲಾ ಏನ ಮಾಡ್ತಾರ ಸ್ವಚ್ಛ ಮಾಡ್ತಾರಿ ಹೊಲನೆಲ್ಲಾ. ಹೆಂಗ ಆಗಿರ್ತೆತಿ ಅಂದ್ರ ಒಂದ ಆಹ್ ಏನ ಅದು ಮರಭೂಮಿ ಹೆಂಗ ನೋಡಿರ್ತೆವ ನೋಡ್ರಿ clean ಗೆ ಸ್ವಚ್ಛ. ಹೆಂಗ ಇರ್ತೆತಿ ನೋಡ್ರಿ ಹಂಗ ಈಗ ಹೆಂಗ ಇರ್ತೆತಿ ನಮ್ಮ ಹೊಲಗಳ ಆಗಿರ್ತಾವ್ರಿ ಬ್ಯಾಸ್ಗಿಯೊಳಗ. ಸ್ವಚ್ಛಗ clean ಗ ಏನ ಮಾಡ್ತಾರ ಸ್ವಚ್ಛಗೆ ಎಲ್ಲಾ ಹೊಲ ಎಲ್ಲಾ ಸ್ವಚ್ಛಗೆ ಒಂದು ಕಡ್ಡಿ, ಕಸರ ಒಂದು ಕಟ್ಟಗಿ, ಗಿಟ್ಟಗಿ, ಹುಲ್ಲು, ಗಿಲ್ಲು ಏನ ಇಲ್ದಂಗ ಸ್ವಚ್ಛಗ ಮಾಡೀರಿ ಅದನ್ನ. ಮಳಿ ಬರೋ time ನ್ಯಾಗ ಏನ ಮಾಡ್ತಾರ ಹೊಲಾ ಎಲ್ಲಾ ಸ್ವಚ್ಛ ಮಾಡಿ ಇಟ್ಟಿರ್ತಾರಿ. ಮಳಿ ಬಂದಾಗ ಏನ ಮಾಡ್ತೇತಿ ಹೊಲಾ ಎಲ್ಲಾ ನೀರ ಉಂಡಿರ್ತೆತ್ರಿ. ನೀರ ಉಂಡ್ರ ಇನ ಮಳೆಗಾಲದ time ನ್ಯಾಗ ಏನ ಮಾಡ್ತಾರ ಇಂತಾ ದಿನಕ್ ಬೆಳಿ ಬಿತ್ತಬೇಕು ಮುಂಗಾರಿ ಬೆಳಿ, ಹಿಂಗಾರಿ ಬೆಳಿ. ಮತ್ತ ಆದ ಇದ ಶೇಂಗಾ, ಹತ್ತಿ ಮದ್ಲ ಮುಂಗಾರಿ ಬೆಳಿ ಏನ ಮಾಡ್ತಾರ ಶೇಂಗಾ, ಹತ್ತಿ, ಆ ಮತ್ತ ಏನ ಮಾಡ್ತಾರು ಮೆಣಸಿನ~ ಮೆಣಸಿನಂದ ಬೆಳಿತಾರಿ. ಇದನ್ನ ಇಂತಾವ ಎಲ್ಲಾ ಏನ ಮಾಡ್ತಾರು ಮುಂಗಾರಿ ಪೀಕಾ ಹಾಕ್ತಾರಿ ಮೊದ್ಲಿಗೆ. ಮುಂಗಾರಿ ಪೀಕ ಹಾಕಿ ಮಳಿ ಬರ್ತೆತ್ರಿ ಮಳಿ ಬರೋ time ನ್ಯಾಗ ಎಲ್ಲಾ ಏನ ಮಾಡ್ತಾರಿ ಬಿತ್ತಾರಿ. ಬಿತ್ತಿ ಮಳಿ ದಾರಿ ನೋಡ್ತಿರ್ತಾನ್ರಿ ರೈತಾ. ಮಳಿ ಆದ್ರ ಬೆಳಿ ಬೆಳಿತಾವು ಮಳಿ ಆದ್ರ ಬೆಳಿ ಬರ್ತೆತಿ ನಂದು ಮಳಿ ಆಗ್ಬೇಕ ಇಷ್ಟ ದಿನಕ್ಕ ಬಿತ್ತಿ ಎಂಟ ದಿನಕ್ಕ. ಏನ ಆಗ್ಬೇಕು ಎಂಟ ದಿನದೊಳಗ ಮಳಿ ಆತ ಅಂದ್ರ ನಮ್ಮ ಬೆಳಿ ಬೆಳಿತಾವು. ಹಂಗ ಅಂತ ದಾರಿ ನೋಡ್ತಿರ್ತಾನ್ರೀ ಬೆಳಿ ಬಿತ್ತಿ ಒಂದ ಹಸಿ ಮಳಿ ಆಗಿಂದ ಏನ ಮಾಡ್ತಾರ ಬಿತ್ತಾರ. ಬಿತ್ತಿದ ಮ್ಯಾಗ ಅದ ಹಸಿಯೊಳಗ ಏನ ಮಾಡ್ತಾವ ಬೀಜ ಮೊಳಕೆ ವಡಿದು ಎರಡೆರಡು ಎರಡೆರಡು ಪಕಳಿ ವಡಿದು ಬೆಳಿ ಬೆಳ್ಯಾಕ ಶುರುವಾಗಿರ್ತೆತಿ ಅವಾಗ ಮಳಿ ಬೇಕಾಗಿರ್ತೆತ್ರಿ. ಅವಾಗ ಬೆಳಿ ಬೆಳಿತಾರಿ. ಆದ್ರ ಈಗ ಏನ ಆಗಿರ್ತೆತ್ರಿ ಮಳಿ ಬೇಕಾದಾಗ ಮಳಿ ಆಗುದಿಲ್ಲಾ ಬ್ಯಾಡ ಆದಾಗ ಮಳಿ ಆಕ್ಕೇತ್ರಿ. ರೈತರ ಪರಸ್ಥಿತಿ ಹೆಂಗ ಆಗೆತಿ ಅಂದ್ರ ರಿ ಕೃಷಿ ಮಾಡೊವಂಗೆ ಕೃಷಿ ಮಾಡ್ಬೇಕ ಅನ್ನೋದ ಬರೋದಿಲ್ರಿ ಹಂಗ ಆಗಿ ಬಿಟೈತ್ರಿ ಅದ. ಹಂಗಾಗಿ ಈಗ ಕೃಷಿಗೆ ಜಾಸ್ತಿ ಎನಾರ ಕಲ್ತಾವ್ರೆಲ್ಲಾನು ಈಗೇನ ಮಾಡತಾರ ಕೃಷಿ ಮಾಡಾಕ ಇಷ್ಟಾ ಪಡ್ತಾರಿ. ಆದ್ರ ಮಳೆಗಾಲ ಮನಷ್ಯಾನ ಇದನ್ನ ಏನ ಮಾಡ್ತೇತಿ ಮನಷ್ಯಾನ time ಕ. ಬೆಳಿ ಬರೋ time ಕ ಕೊಡೊಂಗಿಲ್ರಿ ಮಳಿ. ಬೇಕಾದ time ಕ ಮಳಿ ಬರೋವಂಗಿಲ್ಲ ಹಂಗ ಆಗಿ ಬಿಟ್ಟೆತ್ರಿ ಈಗ ವಾತಾವರಣ. ಆದ್ರನು ಏನ ಮಾಡ್ತಾರಿ ನೀರಾವರಿದು ಇದ್ದಾವ್ರು ಮಾಡ್ತಾರಿ ಕೃಷಿನ. ನಮ್ದು ನೀರಾವರಿ ಐತ್ರಿ ಮಳಿ ಬರ್ಲಿಲ್ಲ ಅಂದ್ರ ಏನ ಮಾಡ್ತೇವ್ರಿ. ನೆನೆ ಹನಿ ನೀರಾವರಿ ಆಗಿರ್ಬಹುದು, ನೀರಿನ ಕಾರಂಜಿರಿ, ನೀರಿನ ಕಾರಂಜಿ ಎಲ್ಲಾ ಹಚ್ಚಿ ಹೊಲ ತೊಯಸಿ ಬೆಳಿ ಬೆಳಿವಂಗ ಮಾಡ್ತೇವ್ರಿ. ಹಂಗಾದ್ರ ಈ ಸರಾ ನಮ್ದು ಈ ಸರಾ ಶೇಂಗಾ ಹಾಕಿದ್ರ ಮುಂಗಾರಿ ಶೇಂಗಾ ಆತ್ರಿ. ಮಳಿ ಬಂದ ಬಿಡ್ತ್ರಿ. ಶೇಂಗಾ ತಕ್ಕೋಳೋ ಹೊತ್ತಿಗೆ ಏನ ಮಾಡ್ತು ಮಳಿ ಬಂದ ಬಿಟ್ತ. ಹಿಂಗಾಗೆ ಮಳಿಗೆ ಸಿಕ್ಕ ಒಂದಿಷ್ಟು ಇದ ಆದುರಿ ಶೇಂಗಾ. ಆಮ್ಯಾಕ ಹಿಂಗಾರಿ ಪೀಕ ಏನ ಹಾಕಿದ್ದು ಅಂದ್ರಿ ಕಡ್ಲಿ ಹಾಕಿದ್ದುರಿ ಈಗ. ಕಡ್ಲಿ ಹಾಕಿದ್ದುರಿ ಕಡ್ಲಿನು ಬಂತ್ರಿ. ಕಡ್ಲಿನು ಚೊಲೋ ಬಂದೆತ್ರಿ ಈಗ. ಎರಡು ಎಕ್ರೆ ಹೊಲಕ್ಕ ಒಂದು ಐದು, ಆರು, ಯೊಳ ಚೀಲದ ಮಟಾ ಆಗ್ಯಾವ್ರಿ ಶೇಂಗಾ. ಇದು ಕಡ್ಲಿ. ಕಡ್ಲಿನು ತಕ್ಕೊಂಡೆವ್ರಿ ಈಗ. ಈಗ ಕಡ್ಲಿ ತಕ್ಕೊಂಡ ಹೊಲ ಸ್ವಚ್ಛ ಮಾಡೋದ ಒಂದು ಉಳದೈತ್ರಿ ನೋಡ್ರಿ. ಹೊಲ ಸ್ವಚ್ಛ ಮಾಡೋದು. ಹಿಂಗಾರಿ ಮುಂಗಾರಿ ಪೀಕ, ಹಿಂಗಾರಿ ಪೀಕ. ವರ್ಷದಾಗ ಎರಡರಿಂದ ಮೂರು ಬೆಳಿ ತೆಗಿತಾರಿ ಕೃಷಿಯೊಳಗ. ಅದರಿಂದ ಕೃಷಿ ಬರ್ತಾವ್ರಿ ರೈತರ ಕೃಷಿಯೊಳಗ ಬೆಳಿ ಬೆಳಿತಾರಿ ಎಲ್ಲಾ ಈ ಮಳಿ correct ಆಗಿ ಆತು ಬೆಳಿ correct ಆಗಿ ಬರ್ತಾವು. ಅದಕ್ಕ ಏನ ಮಾಡ್ತಾರು ಬೀಜ, ಗೊಬ್ರಾ. ಈಗ ಬಿತ್ತಿರ್ತಾರಿ ಬಿತ್ತಿದ ಆದಮ್ಯಾಲ ಏನ ಮಾಡ್ತಾರಿ. ಒಂದಷ್ಟು ದಿನಕ್ಕ ಹದಿನೈದು ಇಪ್ಪತ್ತು ದಿನಾ ತಿಂಗಳಾದ ಆದ ಮ್ಯಾಲ ಏನ ಮಾಡ್ತಾರ ಮಳಿ ಆಗಿದ ಮ್ಯಾಗ. ಕಳೆ ಗಿಳೆ ಆತ ಅಂದ್ರ ಅದಕ್ಕ ಕಳೆನಾಶಕ ಹೊಡಿತಾರಿ. ಹುಳ, ಕೀಡಿ, ಗೀಡಿ ಆಗಿರ್ತಾವ್ರಿ ಅದಕ್ಕ ಎನ ಮಾಡ್ತಾರ ಕೀಟನಾಶಕ ಎಣ್ಣಿ ಹೊಡಿತಾರಿ. ಅಮ್ಯಾಗ ಏನ್ ಮಾಡತಾರೆ ಕ ಹುಲ್ಲ ಗಿಲ್ಲ ಆತ ಅಂದ್ರ ಅದಕ್ಕೂ ಎಣ್ಣಿ ಹೊಡಿತಾರಿ ಮತ್ತ ಏನ್ ಹತ್ತಿಗ ಏನ್ ಮಾಡ್ತಾರ ಬೆಳದಿರ್ತೆತ್ರಿ ಅದ ಹತ್ತಿ ಹಳದಿ ಆಕ್ಕಿರ್ತೆತಿ, ಕೆಂಪ ಆಕ್ಕಿರ್ತೆತಿ ಅವಾಗ ಅದ್ಕೆನ ಏನ್ ಮಾಡ್ತಾರ ರೋಗ ಬಂದೇತಿ ಅಂತ ಹೇಳಿ ಅದಕ್ಕ ಎಣ್ಣಿ ಹೊಡೀತಾರಿ. ಆಮ್ಯಾಕ ಇದು ಈ ಶೇಂಗಾ ಹುಟ್ಟಿರ್ತೆತ್ರಿ. ಆದ್ರ ಏನ ಮಾಡ್ತಾರ ಕೀಡಿ ತಿಂತಿರ್ತಾವ್ರಿ. ಕೀಡಿ, ಹುಳ ಏನ ಮಾಡ್ತಾವು ಇಲಿ ಇಲಿ ಚುಟತಿರ್ತಾವ ಅವ ಎರಡು ಎರಡು ನಾಕ ನಾಕ ಇಲಿ ಆದಾಗ ಏನ ಮಾಡ್ತಾರು ಅವಾಗೊಮ್ಮೆ ಎಣ್ಣಿ ಹೊಡಿತಾರಿ ಶೇಂಗಾಕ ಎಲ್ಲಾನು. ಶೇಂಗಾ ಬಂದ್ಮೇಲೆ ಹಳದಿ ಆಕ್ಕಿರ್ತೆತಿ. ಇನ್ನ ಶೇಂಗಾಕ ಎಲ್ಲಾನು ಹತ್ತಿನು ಹಳದಿ ಆಕ್ಕಿರ್ತೆತಿ. ಹೂವು ಉದರ್ತೈತಿ, ಕಾಯಿ ಉದರ್ತಿತೇತಿ, ಹಿಂಗ ಅವಕ್ಕ ಯಾವ ಯಾವ ರೋಗ ಬರ್ತಾವ ಅವ್ನ ನೋಡ್ಕೊಂಡು. ಯಾವ ಯಾವ time ನ್ಯಾಗ ಯಾವ ಯಾವ ಎಣ್ಣಿ ಹೊಡಿಬೇಕು ಯಾವ ಯಾವ time ನ್ಯಾಗ ಯಾವ ಯಾವ ಎಣ್ಣಿ ಹೊಡೀಬೇಕ ನೋಡ್ಕೊಂಡು ರೈತರ ಎಣ್ಣಿ ಹೊಡಿತಾರಿ. ಎಣ್ಣಿ ಹೊಡೆದು ಗೊಬ್ಬರಾ ಹಾಕೋದು ಅವಕ್ಕ ಚಂದ ಬೆಳಿಬೇಕ ಅಲ್ರಿ ಈಗ ರಾಸಾಯನಿಕ ಗೊಬ್ರಾ ಹಾಕಿದ್ರ ಬೆಳಿತಾವ್ರಿ. ಈಗಿನ ಕಾಲ್ದಾಗೆ ಏನ್ ಮಾಡ್ತಾಇದ್ರು. ಸಾವಯವ ಗೊಬ್ರಾ ಮನಿದ ಜೈವಿಕ ಗೊಬ್ರಾ ಅದ್ನು ಹಾಕ್ತಿದ್ರಿ ಅವಾಗ ಹಿತ್ತಲನ್ಯಾದ ಗೊಬ್ರಾನ ಹಾಕಿ ಹೊಲನ ಪಲವತ್ತತೆ ಆಕ್ಕೇತಿ ಹೊಲ ಗಟ್ಟಿ ಕಸು ಆಕ್ಕೇತಿ ಅಂತ ಅಂದ ಏನ ಮಾಡ್ತಿದ್ರ ಜೈವಿಕ ಗೊಬ್ರಾ ಹಾಕಿ ಬೆಳಸ್ತಿದ್ರಿ ಅವಾಗ. ಅವಾಗ ಎಲ್ಲಾ ಪೀಕ ಚೊಲೋ ಬರ್ತಿದ್ದುರಿ. ಈಗ ಹಂಗ ಅಲ್ರಿ. ರಾಸಾಯನಿಕ ಗೊಬ್ರಾ ಹಾಕಿ ಬೆಳಸೋದ್ರಿ. ಹಿತ್ತಲ ಗೊಬ್ರಾ ಕಮ್ಮಿನ ಆಗಿ ಬಿಟ್ಟೆತಿ. ಹಿಂಗಾಗಿ ಏನ ಮಾಡ್ತಾರಿ ಈಗ ರಾಸಾಯನಿಕ ಗೊಬ್ರಾ ಹಾಕಿ ಬೆಳಸ್ತಾರಿ ಎಲ್ಲಾನು. ಗೊಬ್ರಾ ಹಾಕೋದು ಅವಕ್ಕ ಕಳೆ ತೆಗಿಯೋದು ಹೊಲ್ದಾಂದು ಕಳೆನಾಶಕ ಹೊಡಿಯೋದು ಕಳೆ ತೆಗಿಯೋದು.

ಎಲ್ರಿಗೂ trekking ಮಾಡ್ಬೇಕು ಅಂತ ತುಂಬಾ ಆಸೆ ಇರ್ತದೆ ಹಾಗೆ ನಂಗುಸ ಕುಮಾರ ಪರ್ವತ ನೋಡ್ಬೇಕುಂತ ತುಂಬಾ ದಿನದ ಕನಸಾಗಿತ್ತು. ಹಾಗೆಯೇ ಸುಮಾರು ದಿನ ನಾವು ಎಲ್ಲಾ ಯೋಚಿಸಿ ಯೋಚಿಸಿ ಒಂದು ದಿನ ಆ ದಿನ ಬಂತು. ಹಾಗೆಯೇ ಎಲ್ರೂ ಒಟ್ಟಿಗೆ trekking ಮಾಡ್ಲಿಕ್ಕೆ ನನ್ನ ಗೆಳೆಯರೊಂದಿಗೆ ನಾವು ಹೋದೆವು. ಆದ್ರೆ ಅದು ಅಷ್ಟೊಂದು ಸುಲಭವಲ್ಲ ಅಂತ ನಂಗೆ ಗೊತ್ತಿತ್ತು ಆದ್ರೆ ಎಲ್ರನ್ನು ಕಟ್ಟಿಕೊಂಡು ನಾವು ಎಲ್ರೂ ಒಟ್ಟಿಗೆ ಹೋದೆವು. ಹಾದಿಯಲ್ಲಿ ತೊಂದರೆ, ಪರದಾಟ, ನಿರಾಶೆ ಎಲ್ಲವೂ ಇರುತ್~ ಇರ್ತದೆ. ಆದ್ರೆ ಅದರಲ್ಲಿ ಸಿಗುವ ಒಂದು ಖುಷಿ ಆ ಪ್ರಯಾಣದಲ್ಲಿ ಸಿಗುವ ಒಂದು ಮನೋರಂಜನೆಯಂತಲ್ಲ ಎಂತ ಹೇಳುವುದು ಮನಸ್ಸಿಗೆ ಶಾಂತಿ ಅಂತ ಹೇಳ್ತೆವಲ್ಲ. ಅದೇ ರೀತಿ ಮನಸ್ಸಿಗೆ ಖುಷಿ ಸಿಗ್ತದೆ ಅಂತ ಹೇಳುವುದ್ರಲ್ಲಿ ನಾವು ಹೊರಟೆವು. ಅದು ನಾವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಊಟ ಮಾಡಿ ನಂತ್ರ ನಾವು ಒಂದುವರೆಗೆ ಅಹ್ ಹೊರಟದ್ದು. ಹಾಗೆಯೇ ಸ್ವಲ್ಪ ದೂರದಲ್ಲಿ ಹೋಗ್ತಾ ಮಾತಾಡಿಕೊಂಡೆಲ್ಲ ಹೋಗ್ತಿರ್ಬೇಕಿದ್ರೆ ಮತ್ತೆ ಶುರು ಮಾಡಿದ್ದೇವೆ. ಮೊದ್ಲೇ ನಾವು ಐದು ಜನ ಹೋಗುದು ಅಂತ ತೀರ್ಮಾನ ಮಾಡಿ ನಾವೆಲ್ಲಾ ಮಾತಾಡಿಕೊಂಡೇ ಹೋದ್ದು. ಕುಮಾರ ಪರ್ವತ ಚಾರಣ ಆರಂಭಿಸಿದ್ದೆವು ಮತ್ತೆ. ಚಾರಣದ ಕುರಿತು ಸುಮಾರು ಮಾಹಿತಿ ಇದ್ರು ಆ ಸ್ವಲ್ಪ problem ಬರ್ಬೋದು ಅಂತ ಹೇಳಿ. ಮೊದ್ಲೇ ಅದ್ರಕ್ಕೆ ಬೇಕಾದ ಸಿದ್ದತೆಗಳನ್ನು ಮಾಡಿ. ಮನೆಯಿಂದ ಬೇಕಾದ ಎಲ್ಲಾ ಈಗ ಅಲ್ಲಿ ನಿಲ್ಲುದುಂತಾ ರಾತ್ರಿ ಅಲ್ಲಿ ನಿಲ್ಲುದಂತಾದ್ರೆ ಅದಕ್ಕೆ ಬೇಕಾದ ಎಲ್ಲಾ ವಿಷಯಗಳನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಬೇಕಾದಂತಹ ಎಲ್ಲಾ ತಿಂಡಿ. ಅಥವಾ ನೀರು ಅಂತದ್ದೇ main ಆಗಿ ಎಲ್ಲಾ ಕಡೆ trekking ಮಾಡ್ಲಿಕ್ಕೆ ಹೋಗುವಾಗ ಬೇಕಾದ್ದು ನೀರು ಅದೇ ರೀತಿ medical kit ಅಂತದೆಲ್ಲ ಅಹ್ ಎಂತ ತೆಕೊಳ್ಳೇಬೇಕು. ಹಾಗಿರುವಾಗ ನಾವು ನಮ್ಮ ಗೆಳೆಯರೊಂದಿಗೆ trekking ಶುರು ಮಾಡಿದೆವು ಪ~ ಕುಮಾರ ಪರ್ವತಕ್ಕೆ. ದಾರಿ ಉದ್ದಕ್ಕೂ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಸುಂದರವಾದ ಅದುಸ ನಾವು ಮಳೆಗಾಲದಲ್ಲಿ trekking ಮಾಡುವಾಗ ತುಂಬಾ ಅಹ್ ಪ್ರಕೃತಿ ರಮಣೀಯವಾದ ದೃಶ್ಯವನ್ನು ನೋಡ್ಲಿಕ್ಕೆ ಆಗ್ತದೆ. ಹಾಗೇ ನಿಮ್ಗೆ ತುಂಬಾ ಸಂತೋಷವಾಗ್ತಾ ಇತ್ತು. ಆದ್ರೆ ಕೆಲವರಿಗೆ adjust ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಬಚ್ಚುದು ಅಥವಾ ಅಹ್ ಅಂತ ಸಮಸ್ಯೆಗಳು ಇರ್ತದಲ್ಲ.